ಒಂದು ಟೋಪಿಗೆ ಎರಡ್ ನೂರು ಮುನ್ನೂರು ಅಷ್ಟೇ ಅದ್ರ ಒಳಗಡೆ ಸಿಗ್ತಾವ್ ರೀ ಕ್ವಾಲಿಟಿ ಅಂತೂ ಸೂಪರ್ ಇರ್ತಾವ ಅಲ್ ಎಲ್ಲ ತರದ್ ಕಲರ್ ಕಲರ್ಸಗಳು ದೊರಗತಾವು .

ಅದು ಇಂತಿಷ್ಟಂತ ಒಂದು ಅಮೌಂಟ ಫಿಕ್ಸ ಮಾಡಿರ್ತಾರಿ ಅದು ವರ್ಷಿಗೊಂದ ಸಲ ಪೆಡ ಮಾಡಬೆಕು ಮಸ್ತ ಇರತದ .